ಈ ಚಿತ್ರದ್ಲಲಿ ಕಾಣುತ್ತಿರುವುದು ನಮಗೆ ಒಂದು ಕಾರ್ ಅನ್ನು ಕಾಣಬಹುದು ಹಾಗು ಯಾವುದೊ ಒಂದು ಹೈವೇ ರಸ್ತೆಯನ್ನು ಕಾಣಿಸ್ತಾ ಇದೆ ಇದ್ರಲ್ಲಿ ಹಾಗು ಅದ್ರ ಅಕ್ಕ ಪಕ್ಕದಲ್ಲಿ--

ಈ ಚಿತ್ರದಲ್ಲೂ ಸಹ ನಮಗೆ ಒಂದು ವಾಣಿಜ್ಯ ತೆರಿಗೆಗಳ ಕಚೇರಿಗಳನ್ನ ನಾವು ಈಗ್ ಕಾಣಬಹುದಾಗಿದೆ ಇದು ಮಂಡ್ಯದ ಕಚೇರಿ ಆಗಿರುವುದರಿಂದ--

ಈ ಚಿತ್ರದ್ಲಲಿ ನಮಗೆ ಒಂದು ಬಿಳಿ ಬಣ್ಣದ ಕಾರ್ ಅನ್ನು ನಾವು ಕಾಣಬಹುದು ಅದರ ಕಾಜಿನ ಮೇಲೆ ಮೈಸೂರು ಎಂಬ ನಾಮ ಫಲಕ ಹಾಕಲಾಗಿದೆ ಹಾಗೂ ಹಲದಿ ಬಣ್ಣದ ಬೋರ್ಡನ್ನು ಸಹ ಹೊಂದಿದೆ.